ಇಲ್ಲಿ ಒಂದು ಸುಂದರವಾದ ಕೋಟೆ ಇದೆ ಅಲ್ಲಿ ಬಹಳ ಚನ್ನಾಗಿ ಕಾಣುತ್ತಿದೆ ಅಲ್ಲಿ ನೋಡಲು ಬಾವುಟ

ಇಲ್ಲಿ ಒಂದು ಪೈಪ್ ಲೈನ್ ಕಾಣಿಸ್ತಿದೆ.

ಅದರ ರಸ್ತೆ ಬಗಿಲಿಗೆ ಒಂದು ಚಕ್ರ ಗಾಡಿ ನಿಂತಿದೆ ಅದು ನೋಡಲು ಬಹಳ ಸುಂದರವಾಗಿದೆ.